ಇದು ಕನ್ಸ್ಟ್ರಕ್ಷನ್ ಮಾಡ್ತಾಯಿರೋದು ಅನ್ಸುತ್ತೆ.

ನಾಟಕ ಮಾಡೋದು ಅಂತೆಲ್ಲ ನಂಗು ಒಂದು ಎರಡು ಸಲಿ ಒಂದು ಎರಡು ಮೂರು ಸಲಿ ಬಂದಿತ್ತು ನನಗೆ ಅಂತೂ ಡಾನ್ಸ್ ಮಾಡಕ್ಕೆ ಎಲ್ಲ ತುಂಬಾ ಖುಷಿ ನಾನು ಡಾನ್ಸ್ ಮಾಡ್ತಾ ಇರ್ತಿನಿ ಓಮ್ಮ್ ಒಮ್ಮೆ.

ನಾನು ನನ್ನ ಕಸಿನ್ಸ್ ಎಲ್ಲ ನಮ್ಮ ಊರು ಹತ್ರ ಸಹ ಒಂದು ಹೊಳೆ ಇತ್ತು ನಾವು ಚಿಕ್ಕ ವಯಸ್ಸಲೆಲ್ಲ ಸ್ನಾನ ಮಾಡೋದು ಹೋಗಿ ಅಲ್ಲಿ ಆಟ ಆಡೋದು.

ಆಹ್ಹ್ ಈ ಸ್ಟ್ಯಾಚುಸ್ ಎಲ್ಲ ತುಂಬಾ ಒಳ್ಳೆ ವ್ಯಕ್ತಿಗಳು ಅಥವಾ ದೇವರು ಅಥವಾ ಒಳ್ಳೆ ಒಳ್ಳೆ ಕವಿಗಳು ಒಳ್ಳೆ ಒಳ್ಳೆ ಆಹ್ಹ್ ಒಂದು ಮಾದರಿ ವ್ಯಕ್ತಿಗಳದ್ದು ಸ್ಟ್ಯಾಚು ಇರ್ತದೆ ಅವರದು ಅವರದ್ದು ಒಂದು ಸ್ಟ್ಯಾಚು ನೋಡುವಾಗ ನಮಗೂ ಒಂಥರಾ ಮಾದರಿ.